ಈ ಪೆಟ್ರೋಲ್ ಬಂಕಿನ ಸರ್ವಿಸ್ ಬಹಳ ಉತ್ತಮವಾಗಿದೆ .

ಈ ಕಟ್ಟಡವು ಅಪಾರ್ಟಮೆಂಟ ಈ ಅಪಾರ್ಟಮೆಂಟಿನ ಕೆಳಗಡೆ ಒಂದು ಬಂದನ್ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಹಾಗೂ ಒಂದು ಚಪ್ಪಲಿಗಳ ಅಂಗಡಿಯು ಕುಡ ಇದೆ .

ಮತ್ತು ಈ ಮಾಲಿನಲ್ಲಿರುವ ಇಂಟಿರಿಯರ್ ಮತ್ತೆ ಎಕ್ಸ್ಟ್ರಾರಿಯರ್ ಡಿಸೈನಿಂಗ್ ಬಹಳಷ್ಟು ಚೆನ್ನಾಗಿದೆ ಇದು ಮಕ್ಕಳ ಆಟ ಸಾಮಾನುಗಳ ಈ ಕೌಂಟರಿನಲ್ಲಿ ಮಕ್ಕಳ ಆಟ ಸಾಮಾನುಗಳು ದೊರೆಯುತ್ತವೆ. .

ಈ ದೃಶ್ಯ ದಲ್ಲಿ ಒಂದು ಚೈನ್ನಿಸ್ ಹೋಟೆಲ್ ಅನ್ನು ನೋಡಬಹುದು ಈ ಚೈನ್ನಿಸ್ ಹೋಟೆಲ್ ಅಲ್ಲಿ ಫ್ರೈಡ್ ರೈಸ್ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಮತ್ತು ನಾನ್ ವೆಜ್ ಎಲ್ಲಾ ತರದ ಊಟ ಗಳು ದೊರೆಯುತ್ತದೆ.

ಈ ದೃಶ್ಯ ವು ನೋಡಲು ಕಣ್ಣು ಸೆಳೆಯುತಿದೆ ಮತ್ತು ಈ ನದಿಯು ಆಗಿದೆ.